ಮೇಲ್ಗಡೆ ಚಪ್ಪಟೆ ಆಕಾರವಾಗಿ ಕಟ್ಟಿಗೆಯಿಂದ ಚಾಟನ್ನು ಮಾಡಲಾಗಿದೆ.

ಮತ್ತು ಕೆಳಗಡೆ ಗಿಡ ಹಚ್ಚಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ನಾವು ವಿಯ ವಿವೊ ಮೊಬೈಲ್ಸ್ ಎಂದು ಹೇಳಬಹುದು ಇದು ಎಂ_ಐ ಮೊಬೈಲ್ಸ್ ವಿವೊ ಮೊಬೈಲ್ಸ್ ಒಪ್ಪೋ ಮೊಬೈಲ್ಸ್ ಇಲ್ಲಿ ದೊರೆಯುತ್ತವೆ.

ಇಲ್ಲಿ ಎಲ್ಲಾ ರೀತಿಯ ಪ್ರೋಡೆಕ್ಟ್ ಗಳು ದೊರೆಯುತ್ತಿದ್ದು--

ಮೀ ಚಾರ್ಜರ್ ಇಟ್ಟಿರುವುದನ್ನು ಇಲ್ಲಿ ನೋಡಬಹುದು.

ಒಂದು ರೈಲ್ವೇ ಸ್ಟೇಷನನ್ನು ಕಾಣಬಹುದು ಮತ್ತು ರೈಲ್ವೇ ಸ್ಟೇಷನಿನ--

ರೈಲು ಹೋಗುತ್ತಿರುವುದನ್ನು ಇಲ್ಲಿ ನೋಡಬಹುದು ಮತ್ತು ಅಳಿಗಳು ಈ ಕಡೆ ಎರಡು ಖಾಲಿ ಇರುವುದನ್ನು--

ನಾವು ಕಾಣಬಹುದು ಹಳಿಯ ಸುತ್ತಲು ಕಡಿಯನ ಹಾಕಿರುವುದನ್ನು--

ಒಂದು ಟ್ರ್ಯಾಕ್ಟರ್ ನ ಟ್ರಾಲಿಯನ್ನು ಕಾಣಬೋದು ಮತ್ತು ಈ ಟ್ರಾಲಿಗೆ--

ಅಲ್ಲಿ ಮೇಲೆ ಚಾವಣಿಗೆ ಒಂದು ಡಿಸೈನ್ ಆಕಾರವನ್ನು ಇಲ್ಲಿ ನೋಡಬಹುದು.

ಈ ರೇಖಾ ಚಿತ್ರದಲ್ಲಿ ಒಂದು ನಾವು ದೊಡ್ಡ ಆಕಾರದ--

ಪೆನ್ನುಗಳು ಇದು ಇದು ಒಂದು ಬುಕ್ ಸ್ಟಾಲ್ ಆಕರವಾಗಿದ್ದು ಇಲ್ಲಿ ಪೆನ್ ಪುಸ್ತಕ--

ಇಲ್ಲಿ ಎಲ್ಲ ರೀತಿ ಪೆನ್ ಗಳು ದೊರೆಯುತ್ತಿದ್ದು ಇದು ಬುಕ್ ಸ್ಟಾಲ್ ಎಂದು ಹೇಳಲಾಗಿದೆ.

ನಾವು ಇಲ್ಲಿ ಕಾಣಬಹುದು ಮತ್ತು ಆ ಕಡೆ ಇಬ್ಬರು ವ್ಯಕ್ತಿಗಳು ನಿಂತಿರುವುದನ್ನು ಇಲ್ಲಿ ನಾವು ನೋಡಬಹುದಾಗಿದೆ.

ಹೆಣ್ಣು ಮಕ್ಕಳು ಹಾಕಿಕೊಳ್ಳುವ ಬಟ್ಟೆಯನ್ನು ಇಲ್ಲಿ ಕಾಣಬಹುದಾಗಿದೆ.

ಮತ್ತು ಕೆಳಗಡೆ ಕೂ ಕೂರಿಸಿ ಕುಂತುಕೊಳ್ಳಲು ಚೇ ಬೆಡ್ಡಿನ ಆಕಾರದ ಬ್ಲಾಕ್ ಇರೋದನ್ನು ನೋ--

ಉದ್ದನೆಯ ಟೈಲ್ಸ್ ಗಳಿರುವುದನ್ನು ಇಲ್ಲಿ ನೋಡಬಹುದು.

ಮತ್ತು ಟೈಲ್ಸ್ ಗಳು ತುಂಬಾ ಮೃದುವಾಗಿದ್ದು ನೋಡಲು ತುಂಬ ಸುಂದರವಾಗಿರುತ್ತವೆ

ಮತ್ತು ವ್ಯಕ್ತಿಯು ಇದನ್ನು ತನ್ನ ಅಂಗಡಿಯಲ್ಲಿ ಮಾಡುತ್ತಿರುತ್ತಾನೆ.

ಮೀನ್ ಫಿಶ್ ಫಿಶ್ ಮಾರ್ಕೇಟ ನ್ನು ಕಾಣಬಹುದು.

ಕಪ್ಪು ಬಣ್ಣದ ಮೀನನ್ನು ಇಲ್ಲಿ ಕಾಣಬಹುದು ಒಂದು ಮತ್ತು ಬಾಟಲ್ ಇರುವುದನ್ನು ನಾವು ಇಲ್ಲಿ ನೋಡಬಹುದು.

ಇಲ್ಲಿ ವ್ಯಕ್ತಿಗಳು ವ್ಯಾಪಾರ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ದೊಡ್ಡದಾದ ಒಂದು ಕಂಪ್ಯೂಟ್ ನೋಡಬಹುದು ಮತ್ತು ಇಲ್ಲಿ ಒಂದು ಮಷಿನ್ ಆಕಾರದ ಒಂದು--

ಮಷೀನ್ ಆಕಾರವಾಗಿದ್ದು ಇಲ್ಲಿ ಪ್ಲಾಸ್ಟಿಕ್ ವಸ್ತುವನ್ನು ಮಾಡು ಮಾಡುತ್ತಾರೆ ಎಂದು ಹೇಳಬಹುದು.

ಈ ಮೇಲಿನ ರೇಖಾಚಿತ್ರದಲ್ಲಿ ನಾವು ಹಿಂದುಗಡೆ ದೊಡ್ಡದಾದ ಬಿಳಿಯದಿಂದ ಬಿಳಿಯ ಪೈಂಟ್ ಹಚ್ಚಿರುವ ಗೋಡೆಯನ್ನು ಕಾಣಬ--

ಲಾಂಗ್ ಚೆಡ್ಡಿ ಬನಿನ ಆಕಾರ ವಸ್ತುಗಳನ್ನು ದೊರೆಯುವುದನ್ನು ನೋಡಬಹುದು.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನಾವು--

ಮತ್ತು ಈ ಟ್ರಾಲಿ ಬಿಳಿಯ ಬಣ್ಣದ ಒಂದು ಬಣ್ಣವನ್ನು--

ಬರೆಯಲಾಗಿದ್ದು ಟ್ರೋಲಿ ಯ ಮೇಲೆ ಶ್ರೀ--

ಕಾಣಬಹುದು ಮತ್ತು ಅಲ್ಲಿ ಬ್ಲಾಕ್ ಚಾರ್ಜರ್ ಇಟ್ಟಿರುದನ್ನು ನೋಡಬಹುದು.

ಮತ್ತು ಇಲ್ಲಿ ಒಂದೆರಡು ದೇವರ ಫೋಟೋ ಗಳನ್ನು ಕಾಣಬೋದು ಹಿಂದ್ಗಡೆ ನೀಲಿ ಲೈಟ್ ಇರುವುದನ್ನು--

ನಾವು ಒಂದು ದೊಡ್ಡದಾದ ಗಿರಾಫ್ಫೆ ಯನ್ನು ಕಾಣಬಹುದು ಮ--

ಮಹಿಳೆಯು ತನ್ನ ಮಗುವನ್ನು ಎತ್ತಿಕೊಂಡುರುದನ್ನ ಇಲ್ಲಿ ನೋಡಬಹುದು ಆಸ್ ಆರನೇ ವರ್ತ್ದ ಬರ್ತಡೇ ಆಗಿದ್ದು--

ಮತ್ತು ಅಲ್ಲಿ ಮಹಿಳೆಯು ಒಬ್ಬಳು ಗಿಫ್ಟ್ ತಂದಿರುವುದನ್ನು--

ಮತ್ತು ಇದು ದೊಡ್ಡ ಕಾಲೇಜ್ ಬ್ಯಾಗು ಸ್ಕೂಲ್ ಬ್ಯಾಗು ಎಲ್ಲ ರೀತಿಯ ಬ್ಯಾಗ್ ಗಳು ಇಲ್ಲಿ --

ಕೆಂಪು ಬಣ್ಣದ ಸೈಕಲ್ ಅನ್ನು ಇಲ್ಲಿ ನೋಡಬಹುದು ಮತ್ತು ಅಲ್ಲಿ ಲೈಟ್ ಹತ್ತಿರುವುದನ್ನು ನಾವು ಕಾಣಬಹುದು.

ಇದು ಒಂದು ದೊಡ್ಡದಾದಂತ ಕಲ್ಲಿನ ಪ್ರದೇಶವಾಗಿದ್ದು--

ಕೈಗೆ ವಾಚ್ ಹಾಕಿಕೊಂಡು ಬಾಟಲ್ ಎತ್ತಿಕೊಂಡು ನೀರು ಕುಡುಯುತ್ತಾನೆ ಮತ್ತು--

ನೀರು ನಿಂತಿರುವುದನ್ನು ನೋಡಬಹುದು ಇದು ಒಂದು ಗುಡ್ಡ ಗುಡ್ಡದಾದ ಗುಡ್ಡ ಪ್ರದೇಶವಾಗಿದ್ದು--

ಹಲವಾರು ರೀತಿಯ ಬಟ್ಟೆಗಳ ದೊರೆಯುವುದನ್ನು ಕಾಣಬಹುದು ಮತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಬಟ್ಟೆಗಳು ದೊರೆಯುವುದನ್ನು ನೋಡಬಹುದು.

ಚೌಕ್ ಸಣ್ಣ ಸಣ್ಣ ಚೌಕಗಳಿರುವುದನ್ನು ಇಲ್ಲಿ ನೋಡಬವುದು.

ಈ ರೇಖಾ ಚಿತ್ರದಲ್ಲಿ ನಾವು ಎಕ್ಸ್_ಐ_ಐ ಕಾಮರ್ಸ್ ದೊಡ್ಡದಾಗಿ ಬರೆದಿರುವುದನ್ನು ಬರೆದಿರುವುದನ್ನು ನೋಡಬಹುದು.

ಸರ ಜುಮ್ಕಿ ಕೈಬಳೆ ಎಲ್ಲಾ ರೀತಿಯ ಒಂದು ಬಳೆಗಳನ್ನು ಇಲ್ಲಿ ಕಾಣಬಹುದು.